ಒಂದು ಎ_ಟಿ_ಎಂ ಆಗಿದೆ ಜನರುಗಳು ತುಂಬಿದ್ದಾರೆ.

ಈ ಮೇಲ್ಕಂಡ ಚಿತ್ರದಲ್ಲಿ ನಮಗೆ ನೀರಿನಿಂದ ಮನೋರಂಜನೆ ಕೊಡುವಂತಹ ಒಂದು ನೀರು ಚಿಮ್ಮುವಿಕೆಯನ್ನು ಕಾಣಬಹುದು. ಸುತ್ತಮುತ್ತಲು ಹಸಿರುಗಳು ತುಂಬಿದೆ .

ಮನೆಯು ಕಾಣಿಸುತ್ತಿದೆ ಅದು ನಮಗೆ ದೇಗುಲ ತರದ ಅಲ್ಲಿ ಕಾಣಿಸ್ತಾ ಇದೆ. ಈ ದೇಗುಲವು ತುಂಬಾ ಹಳೆಯದಾಗಿದೆ.

ತಾನಾಗಿ ಓಡಾಡುವ ಮೆಟ್ಟಿಲುಗಳು ಸಹ ಕಾಣಿಸುತ್ತಾ ಇ--

ಈ ಮೇಲ್ಕಂಡ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಕೆರೆಯನ್ನು ಹಾಗು ಅದರ ಮೇಲಿನ ಸೇತುವೆ ಹಾಗು ಅದರ ಪಕ್ಕದಲ್ಲಿರುವ ರಸ್ತೆಯನ್ನು --

ಇದು ಒಂದು ದೊಡ್ಡದಾದ ಏನೋ ಒಂದು ಇರಬಹು--

ದೊಡ್ಡ ದೊಡ್ಡದಾದ ಕಟ್ಟಡಗಳು ಹಿಂದುಗಡೆ ಬೆಳೆದು ನಿಂತಿವೆ. ಜನರು ಓಡಾಡುತ್ತಿದ್ದಾರೆ.